ನಮ್ಮ್ ಕಾಲೇಜ್ ಅಲ್ಲು ಲೈಬ್ರರಿ ಇರೋದ್ರಿಂದ ನಾವ್ ತುಂಬಾ ಜ್ಞಾನವನ್ ಪಡ್ಕೊಂಬೋದು ಆಗ ನಮಗೆ ಬೇಕಾಗಿರೋ ಪ್ರಶ್ನೆಗಳಿಗೆಲ್ಲ ಉತ್ತರನ ಪಡ್ಕೊಂಬೋದು.

ಕ್ರಿಶ್ಚನ ಅವರ ದೇವಾಲಯ ಯೇಸು ಕ್ರಿಸ್ತನು ಇವರ ಬಗ್ಗೆ ನಾವು ಎಂಟನೆಯ ತರಗತಿಯಲ್ಲಿ ಹಾಗು ಒಂಬತ್ತನೇ ತರಗತಿಯಲ್ಲಿ ಕಲಿತ್ತಿದ್ದೆವು.

ಆಮೇಲೆ ಇಲ್ಲೆಲ್ಲಾ ತುಂಬಾ ಟ್ರಾಫಿಕ್ ಇರತ್ತಾ ಇತ್ತು ಸಂಜೆ ತರ ಅಮ್ಮಾ ಎಲ್ಲಾ ಬಿಡತ್ತಾನೇ ಇರಲಿಲ್ಲಾ ಆಮೇಲೆ ಇಲೆಲ್ಲಾ ತುಂಬಾ ಗಾಡಿಗಳೆಲ್ಲಾ ಓಡಾತ್ತ ಇರೋದ್ರಿಂದ ತುಂಬಾ ಆಕ್ಸಿಡೆಂಟ್ ಕೂಡ ಆಗತ್ತಾ--

ಈಗ ನಾವುಕೂಡ ನೋಡತಾಇರಬಹುದು ಎಲ್ಲಾ ಕಡೆ ಮನೆ ಕಟ್ಟೋದ್ರಿಂದ ಅಷ್ಟೇ ಅವರ ಅವರವರ ಯುನಿಕ್ ಐಡಿಯಾ ಗಳನು ತೋರಸ್ಕೊಂತ ಒಳ್ಳೆ ಮನೆಗಳನ್ನೇ ಕಟ್ಟಸಿದ್ದಾರೆ.

ಮತ್ ಅದೊಂಥರಾ ಶಿಮೊಗ್ಗದಲ್ಲಿ ಫೇಮಸ್ ಕಾಲೇಜ್ ಕೂಡ ಆಗಿದೆ.

ಮತ್ತೆ ಅದು ಹಳೆ ಫಸ್ಟ್ ಯಿಂದಾನೂ ಅದು ತುಂಬಾ ಫೇಮಸ್ ಫಸ್ಟ್ ಯಿಂದಾನೂ ಮಂಜುನಾಥ ಸಿನಿಮಾ ಶಿಮೊಗ್ಗದಲ್ಲಿ ತುಂಬಾ ಫೇಮಸ್ ಆಗಿದೆ.